ಲೈಟ್ಸ್ ಇದೆ ಮತ್ತು ಬ್ಲಾಕ್ ಗೋಡೆ ಇದೆ.

ಇದು ಒಂದು ಪೇಂಟಿಂಗ್ ಅಂಗಡಿಯೆಂದು ಹೇಳಬಹುದು ಇದರಲ್ಲಿ ಪೇಂಟಿಂಗ್ ಬಕೆಟ್ ಗಳಿದ್ದಾವೆ.

ಇದು ಒಂದು ಅಂಗಡಿ ಎಂದು ಹೇಳಬಹುದು.

ಇಲ್ಲಿ ಎರಡಂತಸ್ತಿನ ಬಿಲ್ಡಿಂಗ್ ಇದೆ ಮತ್ತು ಅದಕ್ಕೆ ಕಿಟಕಿಗಳಿದೆ ಸ್ಟೈಲ್ಸ್ ಗಳಿದೆ.

ಇದು ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಅಥವಾ ಡಾಬಾ ಎಂದು ಹೇಳಬಹುದು.

ಇದು ಒಂದು ರಾತ್ರಿ ಹೊತ್ತು ತೆಗೆದಿರುವ ಫೋಟೋ ಆಗಿದೆ.

ಮೆಟ್ಟಿಲುಗಳಿದ್ದಾವೆ ಮತ್ತು ಪಕ್ಕದಲ್ಲಿ ಗಿಡ ಮರಗಳಿದ್ದಾವೆ.

ಇದು ಒಂದು ಕಾರ್ ಗ್ಯಾರೇಜ್ ಅಂತ ಹೇಳಬಹುದು ಅಲ್ಲಿ ಕಾರ್ ರಿಪೇರಿ ಮಾಡ್ತಿದ್ದಾರೆ.

ಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಹಾಕಿದ್ದಾರೆ ಮತ್ ಇದನ್ನ ಟೇಬಲ್ ಮೇಲೆ ಇಟ್ಟಿದ್ದಾ--

ಇದು ಒಂದು ಆಸ್ಪತ್ರೆ ತೆಗೆದಿರುವಂತಹ ಫೋಟೋ ಆಗಿದೆ.

ನೀರ್ ಇದೆ ಅರಿಬಿ ಸಹ ಇದೆ.

ಜನರಿದ್ದಾರೆ ತೆಂಗಿನ ಗರಿ ಇದೆ ಮತ್ತು ಕರೆಂಟ್ ಕಂಬ ಇದೆ.

ಮತ್ತು ಕರೆಂಟ್ ಡಬ್ಬಿ ಮತ್ತು ವಾಟರ್ ಟ್ಯಾಂಕ್ ಇದೆ.